ಈ ಫೋಟೋದಲ್ಲಿ ಮಕ್ಕಳು ಮೊದಲ ದಿನ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹಾ ಸ್ಕೂಲಲ್ಲಿ ಪೂಜೆ ಮಾಡಿಸಿ ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾ ಇರೋದ್ನ ನೋಡಬಹುದು.

ಈ ಚಿತ್ರದಲ್ಲಿ ಒಂದು ಸ್ಕೂಲ ಇನ ಕ್ಲಾಸ್ ರೂಮ ಅನ್ನು ನೋಡಬಹುದು. ಅವ್ರ್ ಮಕ್ಕಳೆಲ್ಲ ಕುತ್ಕೊಂಡು ಅಹ್ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ಟೀಚರ್ ಅವರಿಗೆಲ್ಲ ಗೈಡ್ ಮಾಡ್ತಾ ಇದ್ದಾರೆ.

ಈ ಫೋಟೋದಲ್ಲಿ ತುಂಬ ಜನ ಮಕ್ಳು ಓದ್ಕೊಂತ್ತಿರೋದ್ ನೋಡ್ಬೋದು. ಅಹ್ ನ್ಯೂ ಎಜುಕೇಶನ್ ಫೌಂಡೇಶನ್ ಎಜು-ಫೌಂಡೇಶನ್ ಇದ್ರಿಂದ ಯಾರೊ ಟ್ಯೂಷನ್ ಮಾಡ್ತಿದ್ದಾರೆ ಅನ್ಸುತ್ತೆ.

ಈ ಫೋಟೋದಲ್ಲಿ ಸ್ಕೂಲ್ ಫ್ರೆಂಡ್ಸ್ ಎಲ್ಲಾ ಸೇರ್ಕೊಂಡು ರಂಗೋಲಿ ಬಿಡಿಸುತ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬಿಡಿಸುತ್ತಾ ಇದ್ದಾರೆ. ಬಣ್ಣ ಹಾಕ್ತಾ ಇದ್ದಾರೆ ಒಂದಿಷ್ಟು ಜನ ಕೂತಿದ್ದಾರೆ.